ಇಲ್ಲಿ ಜನರು ಊಟ ಮಾಡುತ್ತಿದ್ದಾರೆ ಮೇಲೆ ಬಹಳಷ್ಟು ಫ್ಯಾನ್ಸ್ಗಳನ್ನು ಮತ್ತು ಲೈಟ್ಸ್ಗಳನ್ನು ಹಚ್ಚಿದ್ದಾರೆ.

ಈ ಪಂಚಾಯತ್ಗೆ ಒಂದು ದೊಡ್ಡ ಗೇಟ್ ಹಾಕ್ ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಇಲ್ಲಿ ಒಂದು ಬ್ಲಾಕ್ ಬಣ್ಣದ ಕಾರ್ ಕೂಡ ಇದೆ.

ಈ ಅಂಗಡಿಯ ಮೇಲೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂದು ಬರೆದಿದ್ದಾರೆ.

ಈ ಕಟ್ಟದಕ್ಕೆ ಬಹಳಷ್ಟು ಕಿಟಕಿಗಳು ಇವೆ.

ಇಲ್ಲಿ ಒಂದು ಹೋಟೆಲ್ ಇದೆ ಈ ಹೋಟೆಲ್ನ ಲ್ಲಿ ಬಹಳಷ್ಟು ಸಾಮಾನ್ಗಳನ್ನು ಇಟ್ಟಿದ್ದಾರೆ.

ಕೌಂಟರ್ ಮೇಲೆ ಬಹಳಷ್ಟು ಡಬ್ಬಿಗಳನ್ನು ಇಟ್ಟಿದ್ದಾರೆ.

ಅವರ ಕೈಯಲ್ಲಿ ಬಹಳಷ್ಟು ರಸ್ತೆ ತಯಾರ್ ಮಾಡುವ ಸಾಮಾನುಗಳು ಇವೆ.

ಈ ಹಾಲ್ ನಲ್ಲಿ ಬಹಳಷ್ಟು ಪೇಶಂಟ್ಸ್ ಬೆಡ್ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಹಲವಾರು ಕರ್ಟನ್ಸ್ ಗಳು ಇವೆ.

ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಕಾಣುಸ್ತ ಇದೆ.

ಈ ಚಿತ್ರದಲ್ಲಿ ಬಹಳಷ್ಟು ಮರಗಿಡಗಳು ಕಾಣುಸ್ತಾ ಇದೆ.

ಈ ಚಿತ್ರದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮತ್ತು ಸಣ್ಣ ಸಣ್ಣ ಕಲ್ಲುಗಳು ಇವೆ.

ಇಲ್ಲಿ ಎರಡು ನೀರಿನ ಡ್ರಮ್ ಗಳು ಇವೆ.

ಈ ಹಾಲ್ ನಲ್ಲಿ ಒಬ್ಬ ಹುಡುಗ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟದ ಇದೆ.

ಗೋಡೆಯ ಮೇಲೆ ಬಹಳಷ್ಟು ಸುಂದರ ಸುಂದರ ಚಿತ್ರಗಳನ್ನು ಹಾಕಿದ್ದರೆ.

ಮತ್ತು ಇಲ್ಲಿ ಬಹಳಷ್ಟು ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಮತ್ತು ಗೋಡೆಗೆ ಎರಡು ಸೌಂಡ್ ಬಾಕ್ಸ್ ಗಳು ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಪುಸ್ತಕದ ಅಂಗಡಿ ಕಾಣಿಸ್ತಾಇದೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಕಬೋರ್ಡ್ಸ ಗಳು ಇವೆ.

ಈ ಹಾಲ್ ನಲ್ಲಿ ಕುರ್ಚಿಗಳು ಇವೆ.

ಈ ಗೌಡೌನ್ ಮೇಲೆ ಶ್ರೀ ಸಂಗ್ಮೇಶ್ವರ್ ತೆಡಿಂಗ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಗೋಡೆಯ ಮೇಲೆ ಫೋಟೋ ಫ್ರೇಮ್ಸ್ ಗಳನ್ನು ಹಚ್ಚಿದ್ದಾರೆ.

ಈ ಪಾರ್ಕ್ ನಲ್ಲಿ ಒಬ್ಬ ಮಗ ಇದೆ.

ಮತ್ತು ಈ ಅಂಗಡಿಗೆ ಬಹಳಷ್ಟು ಹೂಗಳಿಂದ ಅಲಂಕರಿಸಲಾಗಿದೆ.

ಕೌಂಟರ್ ಮೇಲೆ ಫ್ಯಾನಿದೆ ಹಿಂದೆ ಒಂದು ಕುರ್ಚಿ ಇಟ್ಟಿದ್ದಾರೆ.

ಈ ಸ್ಟೇಜ್ ಮೇಲೆ ಎರಡು ಜನರು ನಿಂತಿದ್ದಾರೆ.

ಮುಂದೆ ಒಂದು ದೊಡ್ಡ ಪೋಸ್ಟರ್ ಹಚ್ಚಿದ್ದಾರೆ.

ಈ ಜಾಗದಲ್ಲಿ ಒಂದು ದೊಡ್ಡ ನದಿ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಮತ್ತು ಮುಂದೆ ಒಂದು ಬಕೆಟ್ ಕೂಡ ಇಟ್ಟಿದ್ದಾರೆ.